ಟ್ರೈನ್ ಇದೆ ಆಟ ಆಡ್ಕೊಂಡು ಬರ್ತಿವಿ ಮಕ್ಳು ನಾವೆಲ್ಲಾ ಒಟ್ಟಿಗೇನೇ.

ನಮ್ ಮನೆ ಹತ್ರ ಮೆಟ್ರೋ ಹಾಸ್ಪೆಟಲ್ ಅಂತ ಇದೆ.

ತರಕಾರಿ ಎಲ್ಲಾ ತುಂಬಾ ಚನಾಗಿರತ್ತೆ. ಆದ್ರೂ ರೇಟ್ ಇರತ್ತೆ ಈ ರೇಟ್ ಅಲ್ಲಿ ಈಗ್ ಒನ್ ಚುರ್ ಟೊಮೇಟೊ ರೇಟ್ ಕಮ್ಮಿಆಗಿದೆ.

ನಮ್ ಮನೆ ಹತ್ರ ಗಾರ್ಡನ್ ಇದೆ ಗಾರ್ಡನ್ ಅಲ್ ತುಂಬಾ ಹೂ ಗಳು ಬಿಟ್ಟಿದ್ವು ಬೆಳಿಯಕ್ ಬಿಟ್ಟಿದೀವಿ ಬೆಳ್ಸಿದಿವಿ ಪಾಟ್ ಅಲ್ಲಿ ಚನಾಗಿದೆ ನೋಡಕ್ ತುಂಬಾನೇ ಚನಾಗಿದೆ.

ಪಕ್ದಲ್ಲೆ ಲೆ ಗ್ಯಾರೇಜ್ ಇದೆ ಬಿಟ್ಟಿದ್ದೀವಿ ಕಾಶ್ಲಿ ಅಂತ್ ಹೇಳ್ತಿದಾರೆ --

ಅದ್ರ ಮ್ಯಾಲ್ ಮಕ್ಳ್ ಕೂತ್ಕೊಂತವೆ ಫೋಟೋ ತಗಸ್ಕೊನ್ತವೆ ನೀರಲ್ ಆಟಾಡ್ತವೆ.

ತುಂಬಾನೇ ಚನಾಗಿದೆ ಮನೆಗಳು ಪಕ್ ಪಕ್ಕ ನೇ ಇದಾವೆ. ತೋಟದ್ ತೋಟದ್ ಥರ ನೇ ಇದೆ ಗದ್ದೆ ತೋಟ ಹೀಗೆಲ್ಲಾ ತುಂಬಾ ನೇ ಚೆನ್ನಾಗಿದೆ ನೋಡಕ್ಕೆ.

ದಾಂಡೇಲಿ ಕಾಡಿಗ್ ನಾವ್ ಟ್ರಿಪ್ ಹೋಗಿದ್ವಿ ಇಡೀ ಫ್ಯಾಮಿಲಿ ಎಲ್ಲಾ ಹೋಗಿದ್ವಿ.

ನೈಟ್ ಉಳ್ಕೊಳಕ್ ಅಲ್ಲಿ ಟೆಂಟ್ ಹಾಕೊಂಡಿದ್ವಿ. ಟೆಂಟ್ ಹಾಕೊಂಡು ಫೈರ್ ಕ್ಯಾಂಪ್ ಎಲ್ಲಾ ಮಾಡ್ಕೊಂಡು ಚೆನ್ನಾಗಿದೆ ಅಲ್ ಎಲ್ಲಾ ಆಟ ಅಡಕ್ಕೆ ಫೋಟೋ ತಕೋಳಕ್ಕೆ ಮತ್ ಬೆಳಗ್ಗೆ ಆಯತು. ಬೆಳಗ್ಗೆ ಎಲ್ಲಾ ದೊಡ್ಡ್ ದೊಡ್ಡ್ ಛತ್ರಿ ಎಲ್ಲಾ ಇಟ್ಕೊಂಡು--

ಶಿಮೊಗ್ಗ ದಲ್ ಜೈನ್ರ ದೇವಸ್ಥಾನ ಆಗಿದೆ ಅಂದ್ರೆ ಬುದ್ದಂದು --

ಹೂವಗುಳ್ನ ಕಿತ್ಕೊಂಡ್ ಹೋಗತೀವಿ ಕಿತ್ಕೊಂಡ್ ಹೋಗ್ತಾರೆ ಜನಗಳು ಕಿತ್ಕೊಂಡ್ ಹೋಗ್ತಾರೆ ಕೇಳ್ತಾರೆ ನಾಮಿಗೂ ಕೊಡ್ರಿ ಅಂತ ನಾವು ಕಿತ್ತು ದೇವ್ರಿಗ್ ಮುಡುಸ್ತಿವಿ ಫು ದೇವಸ್ಥಾನಕ್ಕೂ ಕೊಡ್ತಿವಿ.

ಯಾವಾಗ್ ಪೇಟೆ ಗೆಲ್ಲಾದ್ರೂ ಹೋಗ್ಬೇ ಕು ಸಿಟಿ ಹೋಗ್ಬೇಕು ಅಂದ್ರೆ ಆಟೋ ದಲ್ಲೇ ಹೋಗ್ಬೇಕ್ ನಾವು.

ಮಕ್ಳನ್ ಕರ್ಕೊಂಡು ರಜಾದಲೆಲ್ಲಾ ಹೋಗಿದ್ವಿ ನಾವು.